ಅಲ್ಲಲ್ಲಿ ಅಲ್ಲಲ್ಲಿ ಪೈಪ್ ಕನೆಕ್ಷನ್ ಇದೆ ಬ್ಲೂ ಮತ್ತೆ ಕಾಫೀ ಕಲರ್ ದು ಪೈಪ್ ಇದೆ.

ಆ ಪಕ್ಕದಲ್ಲಿ ರೆಡ್ ಕಲರ್ದು ಶಾಪ್ ಇದೆ. ಸ್ಟೈಲ್ ಅಂತಾ ಒಂದ್ ಬೋರ್ಡ್ --

ಟವರ್ ಕಂಬ ಇದೆ ಹಿಂದಗಡೆ ಬ್ಲೂ ಕಲರ್ ಇದೆ.

ಕೆನರಾ ಬ್ಯಾಂಕಾ ಎ.ಟಿ.ಎಂ ಇದೆ. ಆಗೇನೇ ಎ.ಟಿ.ಎಂ ಒಳಗಡೆ ಮಷಿನ್ ಇದೆ. ಆ-ಡೋರೂ ಡೋರ್ ಆಕಿದರೆ ಫುಲ್ಲು ನೈಟ್ ಆಗಿದೆ.

ಆಗೇನೇ ಎ ಟಿ ಎಂ ಒಳಗಡೆ ಮಷಿನ್ ಇದೆ ಬ್ಲೂ ಕಲರ್ ಬೋರ್ಡ್ ಇದೆ. ವೈಟ್ ಕಲರ್ ರೂಮ್ ಇದ್ --